ಮಸ್ಕಿಯಲ್ಲಿ ಬ್ರಮರಾಂಭ ದೇವಸ್ಥಾನ ಅಂತ ಒಂದು ಒಳ್ಳೆ ಟೆಂಪಲ್‌ ಇದೆ ಮಲ್ಲಿಕಾರ್ಜುನ ಅಂತ ಒಳ್ಳೆ ಟೆಂಪಲ್‌ ಇದೆ. ಮೌನೀಶ್ವರ ಟೆಂಪಲ್‌ ಇದೆ ಮುದಿ ಮಲ್ಲಿಕಾರ್ಜುನ ಟೆಂಪಲ್‌ ಅಂತ ಐತೆ ಮಸ್ಕಿಮಲ್ಲಿಕಾರ್ಜುನ ಜಾತ್ರೆ ದೊಡ್ಡ ಜಾತ್ರೆ ಆಗುತ್ತೆ ಭಾರತ ಹುಣ್ಣಿಮೆಗೆ ಜಾತ್ರೆ ಪ್ರತಿ ವರ್ಷಭಾರತ ಹುಣ್ಣಿಮೆಗೆ ಜಾತ್ರೆ ಅದು.